ನೋಡಲಿಕ್ಕೆ ಎಲ್ಲಾ ಚೆನ್ನಾಗಿದೆ ಸೆಂಟ್ರಲ್ಲಿ ಒಂದು ಸಿಂಬಲ್ ಇದೆ. ಅಷ್ಟು ದೊಡ್ಡ ಚರ್ಚಲ್ಲಿ ಏಸು ಇದೆ.

ಅಹ್ ಹೋಸ್ಪಿಟಲ್ಸ್ ಅಷ್ಟೇನೇ ಮುಚ್ಕೊಂಡಿದೆ ಗಲೀಜಾಗಿದೆ ನೋಡಿದ್ರೇನ ಅಲ್ಲೇ ಅಲ್ಲಿ.

ಇದು ಸಹ ಒಂದು ಕಾರು ಸರ್ವಿಸಿಂಗ್ ಸೆಂಟರ್ ಆಗಿದೆ ಕಾರು ಗಲೀಜಾಗಿ ಬಿಡುತ್ತೆ.

ಈ ಚಿತ್ರದಲ್ಲಿ ಹೋಟೆಲ್ ಕಾಣಿಸ್ತಾ ಇದೆ ಅಲ್ಲಿರುವಂತಹ ಆರ್ಟ್ಸ್ ಗಳನ್ನು ನೋಡಬಹುದು ಪಕ್ಕದಲ್ಲಿ ತುಂಬಾ ಡಿಸೈನ್ ಕಲರ್ ಕಲರ್ ಅಲ್ಲಿ ರಾಂಬೊ ರಾಂಬೊ ಇದ್ದಂಗ ಇದೆ.